ಬ್ಲೆಂಡರ್ ಟ್ಯುಟೋರಿಯಲ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ನಲ್ಲಿಯ ಬ್ಲೆಂಡರ್ ಇಂಟರ್ಫೇಸ್ ನ ಮೂಲಭೂತ ವಿವರಣೆಯ ಕುರಿತು ಇದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ನಾವು ಬ್ಲೆಂಡರ್ ಇಂಟರ್ಫೇಸ್ ನ ವಿವಿಧ ವಿಂಡೋಗಳು ಪ್ರತಿಯೊಂದು ವಿಂಡೋಗಾಗಿ ನಿಗದಿ ಮಾಡಿದ ಪ್ಯಾರಾಮೀಟರ್ ಗಳು ಮತ್ತು ಟ್ಯಾಬ್ ಗಳು 3ದ್ ವ್ಯೂ ನಲ್ಲಿ ಒಂದು ಒಬ್ಜೆಕ್ಟ್ ಅನ್ನು ಹೇಗೆ ಆಯ್ಕೆಮಾಡುವುದು ಮತ್ತು ಒಬ್ಜೆಕ್ಟ್ ಅನ್ನು xಯ್ ಆ್ಯಂಪ್ Z ದಿಕ್ಕುಗಳಲ್ಲಿ ಹೇಗೆ ಚಲಿಸುವದು ಎಂಬೀ ಮುಂತಾದವುಗಳ ಬಗ್ಗೆ ತಿಳಿಯುವೆವು
ಬ್ಲೆಂಡರ್ ಅನ್ನು ಪ್ರಾರಂಭಿಸುವ ಬಗೆಯನ್ನು ನೀವು ತಿಳಿದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲದಿದ್ದಲ್ಲಿ ದಯವಿಟ್ಟು ಬ್ಲೆಂಡರ್ ಅನ್ನು ಪಡೆಯುವದರ ಬಗ್ಗೆ ಇರುವ ನಮ್ಮ ಹಿಂದಿನ ಟ್ಯುಟೋರಿಯಲ್ಸ್ ನೋಡಿರಿ
ಇದು 3ದ್ ಪ್ಯಾನೆಲ್ ಆಗಿದೆ
3ದ್ ವ್ಯೂ ನಲ್ಲಿ ಡಿಫಾಲ್ಟ್ ಆಗಿ ಮೂರು ಒಬ್ಜೆಕ್ಟ್ ಗಳು ಇವೆ
ಒಂದು ಕ್ಯೂಬ್ ಒಂದು ಲ್ಯಾಂಪ್ ಮತ್ತು ಒಂದು ಕ್ಯಾಮೆರಾ ಕ್ಯೂಬ್ ಈಗಾಗಲೇ ಡಿಫಾಲ್ಟ್ ನಿಂದ ಆಯ್ಕೆಯಾಗಿದೆ
ಲ್ಯಾಂಪ್ ಆಯ್ಕೆಮಾಡಲು ರೈಟ್ ಕ್ಲಿಕ್ ಮಾಡಿ
ಕ್ಯಾಮೆರಾ ಆಯ್ಕೆಮಾಡಲು ರೈಟ್ ಕ್ಲಿಕ್ ಮಾಡಿ
ಹೀಗೆ 3ದ್ ವ್ಯೂ ನಲ್ಲಿ ಯಾವುದೇ ಒಬ್ಜೆಕ್ಟ್ ಅನ್ನು ಆಯ್ಕೆಮಾಡಲು ಆ ಒಬ್ಜೆಕ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಬೇಕು
ಕ್ಯೂಬ್ ಅನ್ನು ಆಯ್ಕೆಮಾಡಲು ರೈಟ್ ಕ್ಲಿಕ್ ಮಾಡಿ
ಕ್ಯೂಬ್ ನ ಮಧ್ಯದಲ್ಲಿ ವಿಲೀನವಾಗುವ ಈ ಮೂರು ಬಣ್ಣದ ಬಾಣಗಳು 3ದ್ ಟ್ರಾನ್ಸ್ಫಾರ್ಮ್ ಮ್ಯಾನಿಪ್ಯುಲೇಟರ್ ಅನ್ನು ಪ್ರತಿನಿಧಿಸುತ್ತವೆ
ಈ ಮ್ಯಾನಿಪ್ಯುಲೇಟರ್ ವಸ್ತುವನ್ನು ನಿರ್ದಿಷ್ಟ ಆಕ್ಸಿಸ್ನಲ್ಲಿ ಚಲಿಸಲು ಸಹಾಯ ಮಾಡುತ್ತದೆ
ಕೆಂಪು ಬಣ್ಣವು X ಆಕ್ಸಿಸ್ ಅನ್ನು ಪ್ರತಿನಿಧಿಸುತ್ತದೆ
ಹಸಿರು Y ಆಕ್ಸಿಸ್ ಅನ್ನು ಪ್ರತಿನಿಧಿಸುತ್ತದೆ
ಮತ್ತು ನೀಲಿ Z ಆಕ್ಸಿಸ್ ಅನ್ನು ಪ್ರತಿನಿಧಿಸುತ್ತದೆ
ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ಹಸಿರು ಹ್ಯಾಂಡಲ್ ಹಿಡಿಯಿರಿ ಮತ್ತು ನಿಮ್ಮ ಮೌಸ್ ಅನ್ನು ಎಡದಿಂದ ಬಲಕ್ಕೆ ಒಯ್ಯಿರಿ
ಕೀಬೋರ್ಡ್ ಶಾರ್ಟಕಟ್ ಗಾಗಿ ಗಾಂಪಿ ಒತ್ತಿ
ಈ ಒಬ್ಜೆಕ್ಟ್ Y ಆಕ್ಸಿಸ್ ನ ದಿಕ್ಕಿನಲ್ಲಿ ಮಾತ್ರ ಚಲಿಸುವದನ್ನು ನಾವು ನೋಡುತ್ತೇವೆ
ಹಾಗೆಯೇ ನೀಲಿ ಹ್ಯಾಂಡಲ್ ಬಳಸಿ ಒಬ್ಜೆಕ್ಟ್ ಅನ್ನು Z ಆಕ್ಸಿಸ್ ನ ಉದ್ದಕ್ಕೂ ಚಲಿಸಿ
ಕೀಬೋರ್ಡ್ ಶಾರ್ಟಕಟ್ ಗಾಗಿ ಗ್ಯಾಂಪ್ಜ್ ಒತ್ತಿ
ಈಗ ಒಬ್ಜೆಕ್ಟ್ ಅನ್ನು X ಆಕ್ಸಿಸ್ ನ ಉದ್ದಕ್ಕೂ ಚಲಿಸಲು ಪ್ರಯತ್ನಿಸಿ
ಕೀಬೋರ್ಡ್ ಶಾರ್ಟಕಟ್ ಗಾಗಿ ಗ್ಯಾಂಪ್ಎಕ್ಸ್ ಒತ್ತಿ

ಕೆಂಪು ಬಾಕ್ಸ್ ನಿಂದ ಆವರಿಸಲ್ಪಟ್ಟ ವಿಸ್ತೀರ್ಣವು 3ದ್ ವ್ಯೂ ಇದೆ
3ದ್ ವ್ಯೂ ನ ಕೆಳಗಿನ ಎಡ ಮೂಲೆಗೆ ಹೋಗಿ
ವ್ಯೂ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
3ದ್ ವ್ಯೂ ಗಾಗಿ ಹಲವಾರು ವ್ಯೂ ಆಪ್ಶನ್ ಗಳಿರುವ ಒಂದು ಲಿಸ್ಟ್ ಇಲ್ಲಿ ಇದೆ
ಟಾಪ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಕೀಬೋರ್ಡ್ ಶಾರ್ಟಕಟ್ ಗಾಗಿ ನಂಪ್ಯಾಡ್ 7 ಒತ್ತಿರಿ
3ದ್ ವ್ಯೂ ಯುಸರ್ ಪರ್ಸ್ಪೆಕ್ಟಿವ್ ನಿಂದ ಟಾಪ್ ವ್ಯೂ ಗೆ ಬದಲಾಯಿಸುತ್ತದೆ
ನಾವು ಟಾಪ್ ವ್ಯೂ ನಿಂದ ನಮ್ಮ ಒಬ್ಜೆಕ್ಟ್ ಅನ್ನು ನೋಡಬಹುದು
ಸೆಲೆಕ್ಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
3ದ್ ವ್ಯೂ ನಲ್ಲಿಯ ಎಲ್ಲ ಒಬ್ಜೆಕ್ಟ್ ಗಳಿಗಾಗಿ ಆಯ್ದುಕೊಳ್ಳಲು ವಿವಿಧ ಆಯ್ಕೆಗಳಿರುವ ಒಂದು ಲಿಸ್ಟ್ ಇಲ್ಲಿ ಇದೆ
ಆಬ್ಜೆಕ್ಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಆಕ್ಟಿವ್ ಒಬ್ಜೆಕ್ಟ್ ಅನ್ನು ಎಡಿಟ್ ಮಾಡಲು ವಿವಿಧ ಆಯ್ಕೆಗಳಿರುವ ಒಂದು ಲಿಸ್ಟ್ ಇಲ್ಲಿ ಇದೆ

3ದ್ ವ್ಯೂ ನ ಎಡಗಡೆಗೆ ಒಬ್ಜೆಕ್ಟ್ ಟೂಲ್ಸ್ ಪ್ಯಾನೆಲ್ ಇದೆ
3ದ್ ವ್ಯೂ ನಲ್ಲಿಯ ಆಕ್ಟಿವ್ ಒಬ್ಜೆಕ್ಟ್ ನ್ನು ಮಾರ್ಪಡಿಸಲು ಉಪಯೋಗಿಸುವ ವಿವಿಧ ಟೂಲ್ಸ್ ಗಳನ್ನು ಈ ಪ್ಯಾನೆಲ್ ನಲ್ಲಿ ಲಿಸ್ಟ್ ಮಾಡಿದೆ
ಟೂಲ್ಸ್ ಭಿನ್ನವಾದ ವಿಭಾಗಗಳಲ್ಲಿ ಗುಂಪುಮಾಡಲ್ಪಟ್ಟಿವೆ
ಟ್ರಾನ್ಸ್ಫಾರ್ಮ್ ಒಬ್ಜೆಕ್ಟ್ ಶೇಡಿಂಗ್ ಕೀಫ್ರೇಮ್ಸ್ ಮೋಶನ್ ಪಾಥ್ಸ್ ರಿಪೀಟ್ ಗ್ರೀಸ್ ಪೆನ್ಸಿಲ್
ಉದಾಹರಣೆಗೆ 3ದ್ ವ್ಯೂ ನಲ್ಲಿ ನಾವು ಲ್ಯಾಂಪ್ ನ್ನು ಸ್ಥಾನಾಂತರಿಸೋಣ
ಲ್ಯಾಂಪ್ ಆಯ್ಕೆಮಾಡಲು ರೈಟ್ ಕ್ಲಿಕ್ ಮಾಡಿ
ಒಬ್ಜೆಕ್ಟ್ ಟೂಲ್ಸ್ ಪ್ಯಾನೆಲ್ ಗೆ ಹೋಗಿ
ಒಬ್ಜೆಕ್ಟ್ ಟೂಲ್ಸ್ ಪ್ಯಾನೆಲ್ ನಲ್ಲಿ ಲ್ಯಾಂಪ್ ಗಾಗಿ ಆಯ್ಕೆಗಳನ್ನು ನೀವು ಕಾಣಬಹುದು
ಟ್ರಾನ್ಸ್ಲೇಟ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಮೌಸ್ ಅನ್ನು ಅತ್ತಿತ್ತ ಒಯ್ಯಿರಿ
ಮೌಸ್ನ ಚಲನೆಯ ದಿಕ್ಕಿನಲ್ಲಿ ಲ್ಯಾಂಪ್ ಚಲಿಸುತ್ತದೆ
ಟ್ರಾನ್ಸ್ಲೇಟ್ ಅನ್ನು ರದ್ದುಮಾಡಲು ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅಥವಾ ನಿಮ್ಮ ಕೀಬೋರ್ಡ್ ಮೇಲಿನ Esc ಒತ್ತಿ
3ದ್ ವ್ಯೂ ನ ಬಲಬದಿಗೆ ಡಿಫಾಲ್ಟ್ ನಿಂದ ಅಡಗಿಕೊಂಡಿರುವ ಇನ್ನೊಂದು ಪ್ಯಾನೆಲ್ ಇದೆ
ಈ ಅಡಗಿಕೊಂಡಿರುವ ಪ್ಯಾನೆಲ್ ಅನ್ನು ಓಪನ್ ಮಾಡಲು 3ದ್ ವ್ಯೂ ನ ಮೇಲ್ಗಡೆಯ ಬಲ ಮೂಲೆಯಲ್ಲಿರುವ ಪ್ಲಸ್ ಸೈನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಕೀಬೋರ್ಡ್ ಶಾರ್ಟಕಟ್ ಗಾಗಿ N ಒತ್ತಿರಿ
ಈ ಹೆಚ್ಚಿನ ಒಬ್ಜೆಕ್ಟ್ ಟ್ರಾನ್ಸ್ಫಾರ್ಮ್ ಪ್ಯಾನೆಲ್ ಪ್ರೊಪರ್ಟೀಸ್ ವಿಂಡೋದಲ್ಲಿಯ ಒಬ್ಜೆಕ್ಟ್ ಪ್ಯಾನೆಲ್ನ ಹಾಗೆಯೇ ಇದೆ
ಒಬ್ಜೆಕ್ಟ್ ಪ್ಯಾನೆಲ್ಅನ್ನು ಮುಂದಿನ ಟ್ಯುಟೋರಿಯಲ್ಸ್ ಗಳಲ್ಲಿ ನಾವು ವಿವರವಾಗಿ ನೋಡುವೆವು
ಸದ್ಯಕ್ಕೆ ನಾವು ಈ ಹೆಚ್ಚಿನ ಪ್ಯಾನೆಲ್ಅನ್ನು ಬಚ್ಚಿಡೋಣ ಹಾಗೂ ಡಿಫಾಲ್ಟ್ 3ದ್ ವ್ಯೂ ಗೆ ಹೋಗೋಣ
ನಿಮ್ಮ ಮೌಸ್ ಕರ್ಸರ್ ಅನ್ನು ಹೆಚ್ಚಿನ ಒಬ್ಜೆಕ್ಟ್ ಟ್ರಾನ್ಸ್ಫಾರ್ಮ್ ಪ್ಯಾನೆಲ್ನ ಎಡ ಅಂಚಿಗೆ ಸರಿಸಿ
ಎರಡು ತಲೆ ಇರುವ ಒಂದು ಬಾಣ ಕಾಣಿಸಿಕೊಳ್ಳುವದು
ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಮೌಸ್ಅನ್ನು ಬಲಬದಿಗೆ ಎಳೆಯಿರಿ
ಈ ಹೆಚ್ಚಿನ ಒಬ್ಜೆಕ್ಟ್ ಟ್ರಾನ್ಸ್ಫಾರ್ಮ್ ಪ್ಯಾನೆಲ್ ಮತ್ತೆ ಬಚ್ಚಿಟ್ಟುಕೊಂಡಿತು
ಈ ಪ್ಯಾನೆಲ್ ಅನ್ನು ಬಚ್ಚಿಡಲು ಅಥವಾ ತೆಗೆಯಲು ನೀವು ಕೀಬೋರ್ಡ್ ಶಾರ್ಟಕಟ್ N ಸಹ ಬಳಸಬಹುದು
3ದ್ ವ್ಯೂನ ಬಗ್ಗೆ ಹೆಚ್ಚು ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ 3ದ್ ವ್ಯೂ ಟೈಪ್ಸ್ ಆಫ್ ವಿಂಡೋಸ್ 3ದ್ ವ್ಯೂ ಎನ್ನುವ ಟ್ಯುಟೋರಿಯಲ್ ನೋಡಿ
ಕೆಂಪು ಬಾಕ್ಸ್ ನಿಂದ ಆವರಿಸಲ್ಪಟ್ಟ ಕ್ಷೇತ್ರವು ಇನ್ಫೋ ಪ್ಯಾನೆಲ್ ಆಗಿದೆ
ಇದು ನಮ್ಮ ಬ್ಲೆಂಡರ್ ಇಂಟರ್ಫೇಸ್ನ ಎಲ್ಲಕ್ಕಿಂತ ಮೇಲೆ ಇರುವ ಪ್ಯಾನೆಲ್
ಇನ್ಫೋ ಪ್ಯಾನೆಲ್ ಮೇನ್ ಮೆನ್ಯುವನ್ನು ಒಳಗೊಂಡಿದೆ
ಫೈಲ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಈ ಮೆನ್ಯು ಕ್ರಿಯೇಟಿಂಗ್ ಎ ನ್ಯೂ ಫೈಲ್ ಒಪನಿಂಗ್ ಅನ್ ಎಕ್ಸಿಸ್ಟಿಂಗ್ ಫೈಲ್ ಸೇವಿಂಗ್ ದ ಫೈಲ್ ಯೂಸರ್ ಪ್ರೆಫರೆನ್ಸಸ್ ಇಂಪೋರ್ಟಿಂಗ್ ಆರ್ ಎಕ್ಸ್ಪೋರ್ಟಿಂಗ್ ಅ ಫೈಲ್ ಮುಂತಾದ ಫೈಲ್ ಆಪ್ಶನ್ಸ್ ಒಳಗೊಂಡಿದೆ
ಅಡ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
ಒಬ್ಜೆಕ್ಟ್ ರಿಪೊಜಿಟರಿ ಇಲ್ಲಿದೆ
ಈ ಮೆನ್ಯು ಉಪಯೋಗಿಸಿ ನಾವು ಹೊಸ ಒಬ್ಜೆಕ್ಟ್ ಗಳನ್ನು 3ದ್ ವ್ಯೂ ಗೆ ಸೇರಿಸಬಹುದು
ಕೀಬೋರ್ಡ್ ಶಾರ್ಟಕಟ್ ಗಾಗಿ Shift ಆ್ಯಂಪ್ A ಒತ್ತಿ
ಈಗ 3ದ್ ವ್ಯೂಗೆ ಒಂದು ಪ್ಲೇನ್ ಅಡ್ ಮಾಡೋಣ
3ದ್ ಕರ್ಸರ್ ಅನ್ನು ಚಲಿಸಲು ಸ್ಕ್ರೀನ್ ಮೇಲೆ ಎಲ್ಲಿಯಾದರೂ ಲೆಫ್ಟ್ ಕ್ಲಿಕ್ ಮಾಡಿ ನಾನು ಈ ಸ್ಥಳವನ್ನು ಆರಿಸಿಕೊಳ್ಳುತ್ತಿದ್ದೇನೆ
ಅಡ್ ಮೆನ್ಯು ಮೇಲೆ ತರಲು Shift ಆ್ಯಂಪ್ A ಒತ್ತಿ
ಮೆಶ್
ಪ್ಲೇನ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ
3ದ್ ಕರ್ಸರ್ ಇರುವಲ್ಲಿ ಒಂದು ಹೊಸ ಪ್ಲೇನ್ 3ದ್ ವ್ಯೂಗೆ ಸೇರಿಸಲ್ಪಟ್ಟಿತು
3ದ್ ಕರ್ಸರ್ ಬಗ್ಗೆ ತಿಳಿಯಲು ದಯವಿಟ್ಟು ನೇವಿಗೇಷನ್ - 3ದ್ ಕರ್ಸರ್ ನೇವಿಗೇಶನ್ 3ದ್ ಕರ್ಸರ್ ಎನ್ನುವ ಟ್ಯುಟೋರಿಯಲ್ ನೋಡಿ
ಹೀಗೆಯೇ ನೀವು ಇನ್ನೂ ಹೆಚ್ಚು ಹೊಸ ಒಬ್ಜೆಕ್ಟ್ ಗಳನ್ನು 3ದ್ ವ್ಯೂ ಗೆ ಸೇರಿಸಲು ಪ್ರಯತ್ನಿಸಬಹುದು
ಈಗ ನಾವು ಇನ್ಫೋ ಪ್ಯಾನೆಲ್ ಗೆ ಮರಳಿ ಹೋಗೋಣ
ರೆಂಡರ್ ಮೆನ್ಯು ಓಪನ್ ಮಾಡಲು ರೆಂಡರ್ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ರೆಂಡರ್ ನಲ್ಲಿ ರೆಂಡರ್ ಇಮೇಜ್ ರೆಂಡರ್ ಅನಿಮೇಶನ್ ಶೋ ಆರ್ ಹೈಡ್ ರೆಂಡರ್ ವ್ಯೂ ಮುಂತಾದ ರೆಂಡರ್ ಆಪ್ಶನ್ ಗಳಿವೆ
ಮುಂದಿನ ಟ್ಯುಟೋರಿಯಲ್ ಗಳು ರೆಂಡರ್ ಸೆಟ್ಟಿಂಗ್ಸ್ ಅನ್ನು ವಿವರವಾಗಿ ಒಳಗೊಂಡಿವೆ
ಈ ಇನ್ಫೋ ಪ್ಯಾನೆಲ್ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಟೈಪ್ ಒಎಫ್ ವಿಂಡೋಸ್ ಫೈಲ್ ಬ್ರೌಸರ್ ಆಂಡ್ ಇನ್ಫೋ ಪನೆಲ್ ಟೈಪ್ ಆಫ್ ವಿಂಡೋಸ್ - ಫೈಲ್ ಬ್ರೌಸರ್ ಆಂಡ್ ಇನ್ಫೋ ಪ್ಯಾನೆಲ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಕೆಂಪು ಬಾಕ್ಸ್ನ ಒಳಗಿನ ಕ್ಷೇತ್ರವು ಔಟ್ಲೈನರ್ ಪ್ಯಾನೆಲ್ ಆಗಿದೆ
ಇದು ಬ್ಲೆಂಡರ್ ಇಂಟರ್ಫೇಸ್ ನ ಮೇಲ್ಗಡೆಯ ಬಲ ಮೂಲೆಯಲ್ಲಿ ಇರುತ್ತದೆ
3ದ್ ವ್ಯೂನಲ್ಲಿ ಇರುವ ಎಲ್ಲ ಒಬ್ಜೆಕ್ಟ್ಗಳ ಲಿಸ್ಟ್ ನ್ನು ಔಟ್ಲೈನರ್ ನೀಡುತ್ತದೆ
ಔಟ್ಲೈನರ್ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ - ಔಟ್ಲೈನರ್ ಟೈಪ್ಸ್ ಆಫ್ ವಿಂಡೋಸ್ ಔಟ್ಲೈನರ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಕೆಂಪು ಬಾಕ್ಸ್ನ ಒಳಗಿನ ಕ್ಷೇತ್ರವು ಪ್ರಾಪರ್ಟೀಸ್ ವಿಂಡೋ ಆಗಿದೆ
ಈ ವಿಂಡೋ ದೊಡ್ಡ ಸಂಖ್ಯೆಯ ಟೂಲ್ಸ್ ಮತ್ತು ಸೆಟಿಂಗ್ಸ್ ಹೊಂದಿರುವ ಪ್ಯಾನೆಲ್ಗಳ ಒಂದು ಶ್ರೇಣಿಯನ್ನೇ ಒಳಗೊಂಡಿದೆ
ಬ್ಲೆಂಡರ್ ನಲ್ಲಿ ಕೆಲಸ ಮಾಡುವಾಗ ನಾವು ಈ ಪ್ಯಾನೆಲ್ ಗಳನ್ನು ಅನೇಕ ಬಾರಿ ಉಪಯೋಗಿಸುವೆವು
ಪ್ರಾಪರ್ಟೀಸ್ ವಿಂಡೋ ಇದು ಬ್ಲೆಂಡರ್ ಇಂಟರ್ಫೇಸ್ ನ ಕೆಳಗಡೆಯ ಬಲ ಮೂಲೆಯಲ್ಲಿ ಔಟ್ಲೈನರ್ ವಿಂಡೋದ ಕೆಳಗೆ ಇದೆ
ಪ್ರಾಪರ್ಟೀಸ್ ವಿಂಡೋ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ ಪ್ರಾಪರ್ಟೀಸ್ ಪಾರ್ಟ್ 1 ಆಂಡ್ 2 ಟೈಪ್ಸ್ ಆಫ್ ವಿಂಡೋಸ್ - ಪ್ರಾಪರ್ಟೀಸ್ ಪಾರ್ಟ್ 1 ಆಂಡ್ 2 ಎನ್ನುವ ಟ್ಯುಟೋರಿಯಲ್ ನೋಡಿರಿ
ಇದೇ ಟೈಂಲೈನ್
ಇದು 3ದ್ ವ್ಯೂ ನ ಕೆಳಗೆ ಇದೆ
ಇಲ್ಲಿ ನಾವು ಅನಿಮೇಶನ್ ಗಾಗಿ ಫ್ರೇಮ್ ರೇಂಜ್ ನೋಡಬಹುದು
ಸದ್ಯಕ್ಕೆ ಯಾವ ಫ್ರೇಮ್ ಮೇಲೆ ನೀವು ಕೆಲಸ ಮಾಡುತ್ತಿರುವಿರಿ ಎಂದು ಈ ಹಸಿರು ಲಂಬ ರೇಖೆಯು ನಿಮಗೆ ಹೇಳುತ್ತದೆ
ನೀವು ಇದನ್ನು ಫ್ರೇಮ್ ರೇಂಜ್ನ ಉದ್ದಕ್ಕೂ ಒಯ್ಯಬಹುದು
ಲೆಫ್ಟ್ ಕ್ಲಿಕ್ ಮಾಡಿ ಮತ್ತು ಹಸಿರು ಗೆರೆಯನ್ನು ಹಿಡಿದುಕೊಳ್ಳಿ
ಈಗ ನಿಮ್ಮ ಮೌಸ್ಅನ್ನು ಒಯ್ಯಿರಿ
ಫ್ರೇಮ್ ಅನ್ನು ದೃಢೀಕರಿಸಲು ಲೆಫ್ಟ್ ಕ್ಲಿಕ್ ನ್ನು ಬಿಡಿ
ಸ್ಟಾರ್ಟ್ 1 ನಮ್ಮ ಅನಿಮೇಶನ್ ರೇಂಜ್ನ ಆರಂಭದ ಫ್ರೇಮ್ ಅನ್ನು ಪ್ರತಿನಿಧಿಸುತ್ತದೆ
ಎಂಡ್ 250 ನಮ್ಮ ಅನಿಮೇಶನ್ ರೇಂಜ್ನ ಕೊನೆಯ ಫ್ರೇಮ್ ಅನ್ನು ಪ್ರತಿನಿಧಿಸುತ್ತದೆ
ಇವು ನಮ್ಮ ಅನಿಮೇಶನ್ ಗಾಗಿ ಇರುವ ಪ್ಲೇಬ್ಯಾಕ್ ಆಯ್ಕೆಗಳು
ಟೈಂಲೈನ್ ಬಗ್ಗೆ ಇನ್ನೂ ಹೆಚ್ಚು ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ -Timeline ಟೈಪ್ಸ್ ಆಫ್ ವಿಂಡೋಸ್ ಟೈಂಲೈನ್ ಈ ಟ್ಯುಟೋರಿಯಲ್ ನೋಡಿರಿ
ಇದು ಬ್ಲೆಂಡರ್ ಇಂಟರ್ಫೇಸ್ ನ ಒಂದು ಸಂಕ್ಷಿಪ್ತ ಅವಲೋಕನ
ಡಿಫಾಲ್ಟ್ ನಿಂದ ಬ್ಲೆಂಡರ್ನ ವರ್ಕಸ್ಪೇಸ್ ನಲ್ಲಿರುವ ಈ ಎಲ್ಲಾ ವಿಂಡೋಗಳನ್ನು ಹೊರತುಪಡಿಸಿ ಯಾವುದೇ ಹಂತದಲ್ಲಿ ಮೆನ್ಯುನಿಂದ ಆಯ್ದುಕೊಳ್ಳಬಹುದಾದ ಬೇರೆ ವಿಂಡೋಗಳು ಸಹ ಇವೆ
ಮುಂದಿನ ಟ್ಯುಟೋರಿಯಲ್ಸ್ ಗಳಲ್ಲಿ ಈ ಎಲ್ಲ ವಿಂಡೋಗಳ ಬಗ್ಗೆ ವಿಸ್ತಾರವಾದ ವಿವರಣೆಯನ್ನು ಒದಗಿಸಲಾಗಿದೆ
ಈಗ 3ದ್ ವ್ಯೂ ನಲ್ಲಿರುವ ಪ್ರತಿಯೊಂದು ಒಬ್ಜೆಕ್ಟ್ ನ್ನು ಆಯ್ಕೆಮಾಡಲು ಪ್ರಯತ್ನಿಸಿ
3ದ್ ಟ್ರಾನ್ಸ್ಫಾರ್ಮ್ ಮ್ಯಾನಿಪ್ಯುಲೇಟರ್ ಉಪಯೋಗಿಸಿ ಕ್ಯೂಬ್ ನ್ನು xಯ್ ಮತ್ತು Z ದಿಕ್ಕುಗಳಲ್ಲಿ ಒಯ್ಯಿರಿ
ವ್ಯೂ ಟ್ಯಾಬ್ ನ್ನು ಪರಿಶೋಧಿಸಿ ಒಬ್ಜೆಕ್ಟ್ ಟೂಲ್ಸ್ ಪ್ಯಾನೆಲ್ ನಲ್ಲಿಯ ಟ್ರಾನ್ಸ್ಲೇಟ್ ನ್ನು ಬಳಸಿ ಕ್ಯಾಮೆರಾವನ್ನು 3ದ್ ವ್ಯೂನಲ್ಲಿ ತಿರುಗಿಸಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಇಲ್ಲಿ ಸಂಪರ್ಕಿಸಿ
ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು